ಚಿತ್ರದಲ್ಲಿ ಸಿಮೆಂಟು ಕೆಲಸ ಮಾಡುವುದನ್ನು ನೋಡುವ ಸಿಮೆಂಟ್ ಸಿಮೆಂಟ್ ಇಂದ ಒಂದ್ ಬುಲ್ಡೋಜರ್ ಕೆಲಸ ಮಾಡುವಾಗ ಇಲ್ನೋಡಬೋದು ಒಳ್ಳೆ ಸಿಮೆಂಟು ಹಾ ಇತರದ ಕ್ರಯಾಂಗಲೋ ದೊಡ್ ದೊಡ್ಡ ಇಲ್ಲಿ ಇರೋದು ನಾವ್ ಇಲ್ಲಿ ನೋಡಬಹುದು.